ಪರಿಸರ ದಿನಾಚರಣೆ ಅಂತ ಅಂಬುಟ್ಟು ನಾಕ್ನೆ ಕ್ಲಾಸ್ಸಲ್ಲಿ ನಮ್ ಸ್ಕೂಲ್ ಮುಂದೇ ಗಿಡಗಳನ್ನ ಹಾಕ್ತಿದ್ದೋ ಅಲ್ಲಿ ಒಂದು ಎಲ್ಲಾ ಹತ್ ಹತ್ತು ಪೈಸ ಹಾಕುದ್ಮೋ ಮೂವತ್ತು ರೂಪಾಯಿ ಆಯ್ತು ಮೂವತ್ತು ರೂಪಾಯಿ ಗೆ ಒಂದ್ ತೆಂಗಿನಸಸಿ ಹಾಕಿದ್ಮೋ --

ಅಲ್ಲಿ ಬಾಯಿಬೀಗ ಹಾಕಿಸ್ಕೊಂಬೋದು ಚಿಕ್ಕ್ ಮಕ್ಕಾಳಿಗೆಲ್ಲ ಉಷಾರಿಲ್ಲ ಅಂತಾ ಅಂತಾದ್ರೆ ಕುಪಲಿ ಬಾಯಿಬೀಗ ಆರಿಸ್ಕತ್ತಾರೆ ಅವ್ವೋರು ಒಂದ್ ಹೊತ್ತು ಇರೋದು ಐಕ್ಕಲ್ ಗೆ ಹಾಲು ಗಿಲು ಕುಡಿಸ್ಕಂಡ್ --